ಇವ್ನೆಲ್ಲ ಮದ್ವೇಗಳಿಗೆ ಮದ್ವೇಗಲ್ಲಿ ಗಿಫ್ಟ್ ಕೊಡಕ್ ಬಾಳ ಮಸ್ತ್ ಆಯ್ತ್ ನೋಡ್ರಿ ಇದು.

ಕೈ ಎಲ್ಲ ಹಂಗ ಮಾಡ್ಯಾರ ಇಲ್ ಯೇನ ಬರ್ದಾರ ಯೇನ ಗೊತ್ತಿಲ್ಲ .

ಗೊತ್ತಿಲ್ಲಪ ಯಾವ್ದೋ ಬಂದನ್ ಬ್ಯಾಂಕ್ ಅಂತ ಅಂದ್ಬಿಟ್.

ಅದು ಏನೋ ವೆಹಿಕಲ್ ಏನು ಗೊತ್ತಿಲ್ಲ.

ಆಹ್ಹ್ ಒಂದು ಮೋಟಾರ್ ಪೈಪ್ ಪಿಕ್ಚರ್ ನೋಡಿದ್ರೆ ಗುರ್ತ್ ಹಿಡೀಬಹುದು ಯಾವ್ದು ಪಿಕ್ಚರ್ ಇದು ಅಂತ ಅಂದೇಳಿ --

ಸಂವಿಧಾನದ ಇದು ಇದು ಸ್ಟ್ಯಾಚು ಹುಬ್ಬಳ್ಳಿ ಬೆಳಗಾವಿ--

ಹೋಗೋದು ಏನ್ ಒಳಗೋ ಏನು ಅನ್ನೋದ್ ಗೊತ್ತಿಲ್ಲ ಈದ್ ಬ್ಯಾಂಕ್ ಏನೋ ಇದ್ದಂಗಾಯಿತಿ ಯಾರ್ಯಾರು ಜನ ಕಣಕ್ ಹತ್ತಿಲ್ಲ --